ಅವುಗಳ ತುದಿಯಲ್ಲಿ ಒಂದು ಪಾಟ್ ಅನ್ನು ಇಟ್ಟಿದ್ದಾರೆ ಮತ್ತು ಆ ಪಾಟ್ ನಲ್ಲಿ ಒಂದು ಕೆಂಪಾದ ಹೂವನ್ನು ಬಿಟ್ಟಿದೆ.

ಇದರ ಮುಂದೆ ಒಂದು ಚಿಕ್ಕ ರಸ್ತೆ ಇದೆ ಆ ರಸ್ತೆಯ ಮೇಲೆ ಅನೇಕ ಜನರು ಓಡಾಡುತ್ತಿದ್ದಾರೆ ಮತ್ತು ಅನೇಕ ವಾಹನಗಳನ್ನು ಪಾರ್ಕ್ ಮಾಡಿಕೊಂಡಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಕಟ್ಟಡವಿದೆ ಆ ಕಟ್ಟಡವು ಬಿಳಿ ಬಣ್ಣದಿಂದ ಕೂಡಿದೆ ಮತ್ತು ಅದರ ಮುಂಭಾಗದಲ್ಲಿ ಹಲವಾರು ವಾಹನಗಳನ್ನು ನಿಲ್ಲಿಸಿದ್ದಾರೆ.

ಪಕ್ಕದಲ್ಲಿ ಒಂದು ವಿದ್ಯುತ್ ಕಂಬವಿದೆ ಮತ್ತು ಅದಕ್ಕೆ ವಿದ್ಯುತ್ ತಂತಿಯನ್ನು ಅಳವಡಿಸಲಾಗಿದೆ.

ಮತ್ತು ಈ ಇದರ ಪಕ್ಕದಲ್ಲಿ ಹಚ್ಚ ಹಸಿರಿಂದ ಕೂಡಿದ ಒಂದು ಗದ್ದೆಯು ನೋಡಲು ಸಹ ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ನಮಗೆ ನೋಡಲು ಒಂದು ಕೊಣೆಯು ಕಾಣಿಸಬಹುದಾಗಿದೆ ಈ ಕೊಣೆಯು ಬಿಳಿ ಬಣ್ಣದಿಂದ ಕುಡಿರುತ್ತದೆ.

ತ್ತು ಒಂದು ಕಾರನ್ನು ನಿಲ್ಲಿಸಿದ್ದಾರೆ ಅದರ ಪಕ್ಕದೊಂದಿರುವ ಪಕ್ಕದಲ್ಲಿ ಒಂದು ಪೈಪ್ ಇದೆ ಮತ್ತು ಒಂದು ಬಕೆಟ್ ಸಹ ಇದೆ.

ಈ ಚಿತ್ರದಲ್ಲಿ ಒಂದು ಕೋಣೆ ನೋಡಲು ಕಾಣಬಹುದು ಅದು ಒಂದು ಹಾಸ್ಪಿಟಲ್ ಆಗಿದೆ ಆ ಕೋಣೆಯ ಗೋಡೆಯ ಮೇಲೆ ಯುನುಟೆಡ್ ಹಾಸ್ಪಿಟಲ್ ಎಂದು ಬರದಿದೆ.

ಮತ್ತು ಈ ರೋಡ್ ನ ಮೇಲೆ ಹಲವಾರು ಜನರು ಓಡಾಡುತ್ತಿದ್ದಾರೆ ಮತ್ತು ಈ ರೋಡ್ ನ ಮೇಲೆ ಒಂದು ವಿದ್ಯುತ್ ಕಂಬವನ್ನು ಸಹ ಅಳವಡಿಸಲಾಗಿದೆ.

ಈ ಚಿತ್ರದಲ್ಲಿ ನಮಗೆ ನೋಡಲು ಒಂದು ಕಟ್ಟಡವು ಕಾಣಿಸಬಹುದಾಗಿರುತ್ತದೆ ಈ ಕಟ್ಟಡವು ಬಿಳಿ ಬಣ್ಣದಿಂದ ಕೂಡಿದೆ.

ಈ ಚಿತ್ರದಲ್ಲಿ ಒಂದು ದೊಡ್ಡದಾದ ಕಟ್ಟಡವು ಇದೆ ಈ ಕಟ್ಟಡವು ಲೈಟ್ ಗಳಿಂದ ವಿಜೃಂಭಿಸುತ್ತಿದೆ.

ಮತ್ತು ಹಲವಾರು ಜನರು ಇದೆ ಕಟ್ಟಡದ ಒಳಗಡೆ ಕುಳಿತುಕೊಂಡಿದ್ದಾರೆ ಮತ್ತು ಹಲವಾರು ಟೇಬಲ್ ಚೇರ್ ಮತ್ತು ಇನ್ನಿತರ ವಸ್ತುಗಳನ್ನು ಇಡಲಾಗಿದೆ.

ಈ ಚಿತ್ರದಲ್ಲಿ ಒಂದು ದೊಡ್ಡದಾದ ಕಟ್ಟಡವು ಕಾಣುತ್ತಿದೆ ಆ ಕಟ್ಟಡದ ಮೇಲ್ಭಾಗದಲ್ಲಿ ಒಂದು ಸೂಚನಾ ಫಲಕವನ್ನ ಹಾಕಿದ್ದಾರೆ.

ಆ ರೋಡ್ ನ ಮೇಲೆ ಅನೇಕ ವಾಹನಗಳು ಚಲಿಸುತ್ತಿವೆ.